ಮತ್ತೆ ಹಾ ಊಟ ಅಲ್ಲೇ ಆದದ್ದಲ್ಲ ಅಲ್ಲಿ ಆಗಿ.

ಇವತ್ತಿದು ಇದು ಬೀಳ್ಕೊಡುಗೆ ಸಮಾರಂಭ ಆಗಿ ನಾವು ಮತ್ತೆ ಹಾ ಇದು talkies ಇಗೆ ಹೋಗ್ವಾ ಅಂತ ಇದ್ದೇವೆ ನಾವು friends . ಅಂದ್ರೆ last ಒಂದು ಕೊನೆಯ ಬಾರಿಗೆ . ಮತ್ತೆ ಮತ್ತೆ ಎಲ್ರೂ ಅವ್ರಾವ್ರ ಇದಾಗ್ತದೆ, ಇವತ್ತು ಒಂದು ದಿವಸ ಎಲ್ರೂ ಒಟ್ಟಿಗೆ ಇರ್ತೇವೆ. ಹಾ ಓದ್ಲಿಕ್ಕೆಸ ಇರ್ತದೆ, ಮತ್ತೆ ನಾವು ಮುಂದೆ ಎಂತ ಮಾಡ್ತೇವೆ, ಒಬ್ಬೊಬ್ಬರದ್ದು ಒಂದೊಂದು ಬೇರೆ ಬೇರೆ ತರದ್ದು. ಎಲ್ರು ಬೇರೆ ಹಾ ಅದೇ, ಹಾಗೆ ಸರಿ ಹಾಗಾದ್ರೆ, .

ಸರಿ ಹಾ ಆಯ್ತ್ .

ಹಾ ನಮಸ್ಕಾರ ಸ್ನೇಹಿತ್ರೆ ಹಾ ನಾನು ಆಹ್ ಸುಮಾರು ಒಂದು ಹದಿನೈದು ಹದ್ನಾರು ವರ್ಷ ಆಯ್ತು ನಂದು ಒಂದು ಗಾಡಿ ತಗೊಂಡು ನಾನು Bajaj Pulsar ಅಂತ ಆಹ್ petrol ಗಾಡಿ. ಆ two wheeler ಆ ಗಾ~ ಎರಡ್ ಚಕ್ರದ್ ದ್ವಿಚಕ್ರ ವಾಹನ ಆ ಗಾಡಿ ತಗೊಂಡ್ ಎರಡು ಹದ್ನಾರು ಹದ್ನೇಳು ವರ್ಷ ಆಯ್ತು. ಇವತ್ತಿನ petrol rate ಗೆ ಇವತ್ತಿನ mile~ ಆಹ್ ಓಡೋ kilometer list ಬರುತ್ತಲ್ಲ mileage ಗೆ ನಂಗೆ ಬ್ಯಾ~ ಅದನ್ನ ಸರಿದೂಗಿಸ್ಕೊಳ್ಳೋಕೆ ಆಗಲ್ಲ ಇವತ್ತಿನ budget ಅಲ್ಲಿ ಅಂದ್ರೆ ನಮ್ಮ ಸಂಪಾದನೆ ಇದೆಲ್ಲ ನೋಡ್ಕೊಂಡು ನಾವು ತಿರ್ಗಾಡೊ ಖರ್ಚ್ಗಳು ಓಡಾಡೋ ಖರ್ಚ್ಗಳು ನೋಡ್ಕೊಂಡು ಮಾಡಕ್ ಆಗ್ತಿಲ್ಲ ಅಂತ. ಇವಾಗ ಬರ್ತಾ ಇದೆ ನೋಡಿ electric vehicle ಗಳೆಲ್ಲ ಬರ್ತಾ ಇದೆ ಅಂದ್ರೆ ಎಲ್ಲಾ ವಾಹನಗಳು current ಇಂದ ಉತ್ಪತ್ತಿ ಆಗುವ ವಾಹನಗಳೆಲ್ಲ ಬರ್ತಾ ಇದೆ. ಯಾವ್ದೋ ಒಂದು Ola ಅಂತನೋ ಒಂದು ಗಾಡಿಗಳನ್ನ್ ನೋಡ್ದೆ ಚೆನ್ನಾಗಿದೆ ಒಂದ್ ಲಕ್ಷದ ಎಪ್ಪತ್ಸಾವ್ರ ಅಂತ ಹೇಳುದ್ರು ಆಹ್ road ಗೆ ಒಂದ್ ಲಕ್ಷದ ಎಪ್ಪತ್ಸಾವ್ರ ಕೊಟ್ರೆ ನೂರಾ ಮೂವತ್ತು kilometer ಏನೋ ಬರುತ್ತಂತೆ. ಒಂದು ಸರಿ ನಾವು ವಿದ್ಯುತ್ತಿಂದ ಚಾಲನೆ ಮಾಡಿದ್ರೆ ನೂರಾ ಮೂವತ್ತು kilometer ಹೋಗುತ್ತೆ ಅಂತೇಳುದ್ರು. ಅದನ್ನ ನೋಡ್ದೆ ಅದನ್ನ ನಾವ್ ತಗೊಂಡು ತಿಂಗ್ಳ ತಿಂಗ್ಳ ನಾವ್ ಕಂತ್ ಕಂತ್ನ್ ಮೂಲ್ಕ ಕಟ್ಕೊಂಡ್ ಹೋತು ಅಂತಂದ್ರೆ ಒಂದ ಮೂರಿಂದ ನಾಲಕ್ ಸಾವ್ರುಪೈ ಕಟ್ಕೊಂಡ್ ಹೋಗ್ಬೋದು. ತಿಂಗ್ಳ್ ಕಂತು ಮೂರಿಂದ ನಾಲಕ್ ಸಾವ್ರುಪೈ. ಈಗ್ ನಾವೂ ಈ Pulsar ಗ್ ಅಂದ್ರೆ petrol ನ ನಾನ್ ಹಾಕ್ಸ್ಕೊಂಡ್ ತಿಂಗ್ಳ್ಗ ತಿಂಗ್ಳ್ಗ ಹಾಕ್ಸೋದ್ petrol ನಾನು ಹೆಚ್ಚು ಕಮ್ಮಿ ಒಂದ್ ನಾಲ್ಕ್ರಿಂದ ಐದ್ ಸಾವ್ರುಪೈ. ಆ ತರ ತಿರ್ಗಾಟಗಳು ಇದುನ್ನ ಹಾಕ್ಸ್ಕೊಂಡ್ ಓಡಾಡಿದ್ರೆ ಕಾ~ ವಿದ್ಯುತ್ದ್ ಏನಿದೆ ಆ ಶುಲ್ಕನು ಕಮ್ಮಿ ಇರುತ್ತೆ ಅಷ್ಟೊಂದ್ ಏನು ಬರಲ್ಲ. ತಿಂಗ್ಳಿಗೆ ಅಬ್ಬಬ್ಬಾ ಅಂದ್ರೆ ಒಂದ್ ಐನೂರ್ ರುಪೈ ಬಂದ್ರೆ ಹೆಚ್ಚು. ಆ ಇದು petrol use ಮಾಡೋ petrol ನ ನಾವು ಹಾಕ್ಸ್ಕೊಂಡ್ ಓಡಾಡ್ತಿನ್ ಅಂದ್ರೆ ತಿಂಗ್ಳುಗೆ ನಮಿಗೆ ಹೆಚ್ಚು ಕಮ್ಮಿ ಒಂದ್ ನಾಲಕ್ರಿಂದ ಐದ್ ಸಾವ್ರುಪೈ. ಅದಿಕ್ಕೆ ಯಾವ್ದು ನಮಿಗೆ ಉತ್ತಮ ಅಂತ ಅನಿಸುದಂದ್ರೆ Ola ಗಾಡಿ ಯಾಕೋ ಸಕ್ಕತ್ತ್ ಉತ್ತಮ ಅಂತ ಅನ್ನಿಸ್ತು. ಯಾಕಂದ್ರೆ ಅದು ಒಂದ್ ಸರಿ charge ಮಾಡಿದ್ರೆ ನಾವು ವಿದ್ಯುತ್ ಇಂದ ಚ~ ಚಲನೆ ಮಾಡ್ಕೊಂಡ್ರೆ ನೂರಾ ಇಪ್ಪತ್ರಿಂದ ನೂರಾ ಮೂವತ್ತ್ kilometer ಬರುತ್ತೆ. ದಿನಕ್ಕೆನೋ ನೂರಾ ಇಪ್ಪತ್ತ್ kilo ನೂರಾ ಮೂವತ್ kilometer ಏನ್ ತಿರ್ಗಾಡಲ್ಲ ಕಮ್ಮಿ ಅಂದ್ರು ನಾವ್ ಒಂದ್ ನೂರ್ kilometer ತಿರ್ಗಾಡುದ್ರೆ ಒಂದ್ ಸರಿ charge ಮಾಡುದ್ರೆ ಹತ್ರಿಂದ ಇಪ್ಪತ್ತ್ ರುಪೈ ವಿದ್ಯುತ್ ತಗೊಳುತ್ತೆ. ಅದಿಕ್ಕೆ ನನಿಗೆ ಸಕ್ಕತ್ತ್ ಇಷ್ಟ ಆಗಿದೆ ಆಹ್ ಯಾವ್ದೋ Ola ಗಾಡಿ. ಅದ್ ಬಂದು ಮಂಡ್ಯದಲ್ showroom ಇದೆ. ಆಹ್ ತಿಂಗ್ಳಿಗೆ ನಾಲ್ಕ್ರಿಂದ ಐದ್ ಸಾವ್ರುಪೈ ಕಂತ್ ಕಟ್ಕೊಂಡ್ ಹೋದ್ರು ನನ್ಗೆ ಎರಡ್ ವರ್ಷ ಎರಡ್ ವರ್ಷದಲ್ಲೆಲ್ಲ ನನ್ಗೆ ಕಂತ್ಗಳೆಲ್ಲ ಮುಗ್ಧ್ ಹೋಗುತ್ತೆ. ಇದು ನನಿಗೆ ಉತ್ತಮ ಅಂತನ್ನುಸ್ತು. ಇವತ್ತಿನ ಈ petrol rate ಈ ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಆರಾಮಾಗಿ ವಿದ್ಯುತ್ ಚಾಲನೆಯಿಂದ ಆರಾಮಾಗೆ ಓಡ್ಸ್ಕೊಂಡು ಆರಾಮಾಗೆ maintain ಮಾಡ್ಬಹುದಂತ ನನಗ್ ಅನ್ಸ್ತು. ಆ ನಮ್ಮ ಸ್ನೇಹಿತ್ರು ನನ್ನ ಅಂಗ್ಡಿ ಮುಂಭಾಗದಲ್ಲೊಬ್ರು ನನ್ ಸ್ನೇಹಿತ್ರೊಂದು ಅಂಗ್ಡಿ ಮಾಡಿದ್ದಾರೆ ಅವ್ರು ಈಗ ಆ ಒಂದು ಕೆಲವು ತಿಂಗ್ಳುಯಿಂದ ಒಂದು ತಿಂಗ್ಳ್ ಆಯ್ತು ತಗೊಂಡ್ರು same ಅದೇ ಗಾಡಿನ ತಗೊಂಡ್ರು Ola ಅನ್ನೋ ಗಾಡಿನ. ನಾವು ಒಂದ್ ದಿನ ಮಾಡ್ಬೇಕು ಅಂತ ಅನ್ಕೊಂಡೀವಿ ಇನ್ನು ಆಗಿಲ್ಲ ತಗೋಳ್ತೀನಿ ಅವ್ರು ಗಾಡಿ ತಗೊಂಡ್ರು ಆಹ್ ಅವ್ರೊಂದು ಇಪ್ಪತ್ತು ಸಾವ್ರ ಮುಂಗಡ ಹಣವನ್ನು ಪಾವತಿ ಮಾಡಿ ಆಹ್ ತಿಂಗ್ಳ್ ತಿಂಗ್ಳ್ ಕಂತ್ಗಾಗಿ ತಗೊಂಡ್ರು ಬಿಳಿ colour Ola scooter ಅನ್ನು ತಗೊಂಡ್ರು ನಾವೂ ನೋಡಿದ್ವಿ ಓಡ್ಸಿ ನೋಡಿದ್ವಿ ಚೆನ್ನಾಗಿದೆ ಗಾಡಿ ಒಂದು charge ಗೆ ಒಂದು ವಿದ್ಯುತ್ ಚಲನೆಗೆ ನೂರಾ ಇಪ್ಪತ್ರಿಂದ ನೂರಾ ಮೂವತ್ತ್ kilometer ಓಡುತ್ತೆ ಚೆನ್ನಾಗಿದೆ ಗಾಡಿ. ನಾವು ತಗೋಳಣ ಅಂತ ನಾವು ಮನ್ಸಲ್ಲಿ ಅಂದ್ಕೊಂಡಿದೀವಿ ಅದನೊಂದ ಇ~ ಹತ್ತ್ರಿಂದ ಇಪ್ಪತ್ತ್ ಸಾವ್ರುಪೈನ ಮುಂಗಡ ಹಣವನ್ನು ಪಾವತಿ ಮಾಡುದ್ರೆ ಅವ್ರ್ ನಮಗೆ ಒಂದ್ ಹದಿನೈದ್ರಿಂದ ಇಪ್ಪತ್ ದಿನ್ದೊಳಗೆ ನಮ್ಗೆ ಅವ್ರು ಗಾಡಿನ ಕೊಡ್ತಾರೆ. ಅದ್ ತಿಂಗ್ಳ ತಿಂಗ್ಳ ಕಟ್ಕೊಂಡು EMI EMI ಅಂದ್ರೆ ಕಂತುಗಳನ್ನು ಕಟ್ಕೊಂಡು ನಾವು ಹೊಗ್ಬೋದು. ಏನ್ ಅಬ್ಬಬ್ಬಾ ಅಂದ್ರೆ ಒಂದ ಇಪ್ಪತ್ ನಾಲ್ಕ್ ಳಿಂದ ಮೂವತ್ತಾರ್ ತಿಂಗ್ಳು ಆ ತರ time ಒಳಗೆ ಕಟ್ಕೊಂಡ್ ಹೋದ್ರೆ ಗಾಡಿನೂ ನಮಗೆ ಸ್ವಂತ ಆಗುತ್ತೆ. ಈಗ ನಾವ್ ತಿಂಗ್ಳಿಗೆ ಇಲ್ಲಿ Pu~ Pulsar ಗೆ petrol ಹಾಕ್ಸ್ಕೊಂಡ್ ಓಡಾಡ್ತಿವಂದ್ರೆ ನಾಲ್ಕ್ರಿಂದ ಐದ್ ಸಾವ್ರುಪೈ ಬೇಕು. ನಾಲ್ಕ್ರಿಂದ ಐದ್ ಸಾವ್ರುಪೈಗೆ ಆರಾಮಾಗ್ ನಾವು ಒಂದು ಗಾಡಿನ ಸ್ವಂತ ಮಾಡ್ಕೊಬಹುದಲ್ಲ. ಒಂದ್ ಎರಡ್ರಿಂದ ಎರಡ್ ವರ್ಷದ್ ಮೂರ್ ವರ್ಷದೊಳಗ್ ಒಂದ್ ಗಾಡಿನ ಒಂದ್ ಲಕ್ಷದ್ ಎಪ್ಪತ್ತ್ ಸಾವ್ರುಪೈ ಗಾಡಿನ ಸ್ವಂತ ಮಾಡ್ಕೊಬಹುದ್ ನಾವು. ಆ ರೀತಿ plan ಮಾಡ್ಕೊಂಡಿದ್ದೀನಿ ಒಳ್ಳೆ ಗಾಡಿ ಇದೆ ಮಾತ್ರ ಚನ್ನಾಗಿದೆ. ಆ ಈಗ ಅವ್ರ್ ಕಡೆಯಿಂದ ಹೋಯ್ತು ಅಂದ್ರೆ ನಾವು showroom ಗೆ ಈಗ already ಅವ್ರು ತಗೊಂಡಿದ್ದಾರಲ್ಲ Ola ಗಾಡಿ ತಗೊಂಡಿದ್ರಲ್ಲ ಅವ್ರ್ ಕಡೆ ಯಿಂದ ಅವ್ರ್ ಮುಖಾಂತರ. ನಾವ್ ಏನಾರ showroom ಗ್ ಹೋಗ್ಬಿಟ್ಟು ನಾವ್ ಗಾಡಿ ತಗೊಳ್ತೀವಿ ಈ ತರ ಅಂದ್ರೆ ಎರಡ್ ಸಾವ್ರುಪೈ discount ಉ ಕೊಡ್ತಾರ್ ನಮ್ಗೆ ಅದ್ರಿಂದ ನಮ್ಗೆ ಇನ್ನು ಎರಡ್ ಸಾವ್ರುಪೈ ಉಳ್ತಾಯನೂ ಆಗುತ್ತೆ ಚೆನ್ನಾಗಿದೆ ಗಾಡಿ ಆರಾಮಾಗ್ ತಗೊಂಡು ಓಡ್ಸ್ಬೋದು.

ಹ Hello ರೇವತಿಯಕ್ಕಾ ಹೇಳಿ.

ಹಾ ವಿಶೇಷ ಈಗ ಚಳಿಯಲ್ಲಾ ಏನಿಲ್ಲಾ ಮತ್ತೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಉಂಟು.

ಹಾ ಮನೇಲೆಲ್ಲಾ ಅರಾಮ್ ಆರಾಮ್ ನಿಮ್ಮ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ?

ಹಾ ಹುಷಾರಿದ್ದಾರೆ ಅಜ್ಜ ಅಜ್ಜಿ ಇದ್ದಾರಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರಾ?

Christmas ರಜೆಲ್ಲಾ ಇತ್ತಲ್ಲಾ ಹಾಗೆ ಹೋಗಿ ಒಟ್ಟಿಗೆ ಒಂದ್ ಸ್ವಲ್ಪ ದಿನ ಎಲ್ಲಾ ಇದ್ದು ಬಂದ್ವಿ.

ಹಾ ಊರಲ್ಲಿಯಾ ಹಾ ಅವರಿಗೊಂದು ಖುಷಿ ಆಗ್ತದೆ ಅಲ್ಲ ಮೊಮ್ಮಗಳು ಬಂದ್ಲು ಅಂತೇಳಿ. ಹೌದು ಹೌದು ಅದು ಆಗಿನ ಕಾಲದಲ್ಲಿ ಸಹ ಹಾಗೆ ಆಗೆಲ್ಲ ರಜೆ ಸಿಕ್ಕಿದ್ದು ಕೂಡ್ಲೇ ಒಡತಿಧ್ವಿ ಈಗಾದ್ರೂ ರಜೆ ಸಿಕ್ಕಿ homework ಅದು ಇದು ಎಲ್ಲಾ ಆಗಿ assignments ಎಲ್ಲ ಬರ್ದು ಬರ್ದು ಮತ್ತೆ ಹೋಗುದಲ್ಲಾ.

ಹ ಹೌದು ಆದ್ರೂ ನಾವು ವರ್ಷಕ್ಕೊಮ್ಮೆ ಹೋಗಿ ಬಂದ್ರೆ ಅವ್ರಿಗೆ ತುಂಬ ಖುಷಿ ಆಗ್ತದೆ.

ಹಾಗೆ ಈಗಂದ್ರೆ ಹಿರಿಯರನ್ನು ಯಾರು ಅಷ್ಟು ಇದು ಮಾಡುದಿಲ್ಲಾ ಒಂದ್ ಅಜ್ಜ ಅಜ್ಜಿ ಅಂತ ಆದಷ್ಟು neglect ಮಾಡ್ತಾರಲ್ಲಾ ಆದರು ನಮ್ಮ ದೇಶದಲ್ಲಿ ಹೇಳಿ ಹೇಳಿ.

ಹೌದು ನಂಗೆಲ್ಲ ಆದ್ರೆ ಈಗಸ ಒಂದು ಅಜ್ಜ ಅಜ್ಜಿ ಮನೆಗೆ ಹೋಗ್ಬೇಕು ಅವರತ್ರ ಮಾತಾಡ್ಬೇಕು ಹೋಗ್ಬೇಕು ನೋಡ್ಬೇಕು ಆತರೆಲ್ಲಾ ಇದೆ but ಈಗಿನ ಮಕ್ಕಳಿಗೆ ಎಂತಾ ಇಲ್ಲಲ್ಲಾ ಅವರಾಯಿತು ಆಟವಾಡುದಾಯ್ತು.

ಹ ಹೌದು ಹೌದು ಆದ್ರೂ ನಾವು ವರ್ಷಕ್ಕೆ ಒಂದು ಹಬ್ಬ ದಿವಸೆಲ್ಲಾ ಹೋಗಿ ಬಂದ್ರೆ ಅವರತ್ರ ಆಶೀರ್ವಾದ ತಕ್ಕೊಂಡ್ರೆ ಖುಷಿ ಆಗ್ತದೆ ಅಲ್ಲಾ ಅವ್ರಿಗೆ.

ಮತ್ತೇ ಅವರ ಒಂದು ಆರೋಗ್ಯ ವಿಚಾರಣೆ ಮಾಡಿಕೊಂಡಿದ್ರೆ.

ಅವರಿಗೊಂದು ಖುಷಿಯಾಗ್ತದೆ ಮತ್ತೇ ಅವ್ರು ತುಂಬಾ healthy ಯಾಗಿರ್ತಾರೆ ಮುಂಚಿನವರು, ಈಗಿನವರ ಹಾಗೆ food ಏನು ತಿನ್ನುದಿಲ್ಲಾ.

ಮತ್ತೆ ಅವ್ರ ಸಂಪ್ರದಾಯ ಅವ್ರ ಆಚಾರವಿಚಾರದಲ್ಲಿ ಸಹ ಒಂದು ನಿಜ ಅಂತ ಇರ್ತದೆ ಏನಾದ್ರು ಅದು.

ಒಂದು Scientific ಆಗಿ ಇರ್ತದೆ ಅದೆಲ್ಲಾ ಅಲ್ಲಾ. ಹೌದು ಈಗಿನವರಿಗೆ ಅದು ಯಾವ್ದು ಬೇಡಲ್ಲಾ ಹ ಅದೇ ನಮ್ಮ ದೇಶದಲ್ಲಿಯಾದ್ರು ಪರ್ವಾಗಿಲ್ಲಾ ಒಂದು ಅಜ್ಜ ಅಜ್ಜಿ ಮನೆಗೆ ಹೋಗುದು ಗಮ್ಮತ್ ಮಾಡುದು ಹಬ್ಬ ಮಾಡುದೆಲ್ಲಾ ಇದೆ ಹೊರಗಿನ ದೇಶದಲ್ಲಿ ಅವರಿಗೆ ಎಂತ ಇಲ್ಲ Christmas time ಒಂದೊಂದಾಗ್ತದೆ ಅಷ್ಟೇ ವಿನಃ

ಮತ್ತೇ ಅವ್ರ್ ಯಾರೋ ಇವ್ರು ಯಾರೋ ಅಂತ ಇರ್ತಾರೆ ಅಲ್ಲ.

ಅದೇ ಅದೇ ನಾವ್ ಅದೇ ಈ ದೇಶದಲ್ಲಿ ಹುಟ್ಟಿದ್ವೆಯಲ್ಲಾ ನಮ್ಮ ಪುಣ್ಯ ನಾವು ಅಲ್ಲಾ.

ಹೌದು ಹೇಳಿ ಕೊಡ್ಬೇಕು ಹೇಳಿ ಕೊಡ್ಬೇಕಪ್ಪಾ ಅಂದ್ರೆ ಅದು ಹಿರಿಯರು ಬೇಕು ಪ್ರತಿಯೊಂದು ವಿಷಯಕ್ಕೂ ಹಾಗೆ.

ಯಾವದೇ ಒಂದು ಹ ಅದೇ ಅದೇ.

ಅವ್ರು ತುಂಬ ವರ್ಷ ಒಟ್ಟಿಗೆ ಬಾಳಿದವರು.

ಈಗಿನವ್ರ್ದೆಲ್ಲಾ ಒಂದು ಹತ್ತು ವರ್ಷ ಹದಿನೈದು ವರ್ಷವಾಗುವಾಗ ಆಯ್ತು ಐದು ವರ್ಷ ಸ ಇರುದಿಲ್ಲಾ ಹಾಗೆಲ್ಲ ಅಲ್ಲಾ.

ಮತ್ತೇ ಅವರಿಗೆ ಸ ಅನುಭವ ಜಾಸ್ತಿ ಅಲ್ವಾ ಅವರಿಂದೇನೆ ಕೇವಲ ನಮ್ಗೆಸ ಒಂದು ಚೂರು ಮುಂದೆ ಹೋಗ್ಬವುದು ಅಂತ ಅನ್ನಿಸ್ತಿದೆ ಅಲ್ಲಾ.

ಹಾ ಹೋಗ್ತೇವೆ ಹೋಗ್ತೇವೆ ನಾವು ಅಮ್ಮ ಇದ್ದಾರೆ ಅಮ್ಮ ಇದ್ದಾರೆ ನಂದು. ಆ ಅಜ್ಜ ಎಲ್ಲಾ ಹಾ ಹಾಗೆ ಹಾಗೆ ನಾವು ಇನ್ನೊಮ್ಮೆ ರಜೆಯಲ್ಲಿ ಹೋಗ್ತೇವೆ ಹಾಗೆ ಹ್ಮ್ ಆಯ್ತು.

ಇನ್ನು ಮಕರ ಸಂಕ್ರಾಂತಿಗಂತೆಲ್ಲಾ ಉಂಟಲ್ಲ ರಜೆ?

ಹೋಗ್ಬೇಕು ಹ ಹಾಗೆ ಆಯ್ತು ನಾವು ಇನ್ನೊಮ್ಮೆ ಮಾತಾಡ್ವ?

ಹಾ ನಾನು ಕೂಡ ಆರಾಮಾಗಿದ್ದೇನೆ.

ಕಾರ್ಬಾರ್ ಏನಿಲ್ಲ shopping ಗೆ ಹೋಗುವ?

ಎಲ್ಲಿಗೆ ಹೋಗುವ ನಿಮಗೆ ಎಲ್ಲಿಯಾದ್ರೂ.

ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ Puttur ಗೆ ಬನ್ನಿ.

Puttur ಲ್ಲಿ ಸಂಜೀವ ಶೆಟ್ಟಿಯ~ ಯಲ್ಲಿ ಹೊಸತು .

ಹೌದು ಅಂದ್ರೆ ಈಗ ಹೊಸತ್ತು ತರಾವಳಿ ಅಂಗಿಗಳು ಬಂದಿದೆ ಅಂತೆ.

ಸೀರೆಗಳು ಎಲ್ಲ ಹೊಸ್ತು ಉಂಟಂತೆ ಹೊಸ ವರ್ಷಕ್ಕೆ, ಸಂಕ್ರಾಂತಿಗೆ ಅಂತ ಹೇಳಿ.

ನಾವೆಲ್ಲಾ ಒಮ್ಮೆ ಹೋಗಿ ನೋಡಿಕೊಂಡು ಬರುವ.

ಹೌದಾ ಯಾವಾಗ ಹೋಗುವ? ಒಂದು date pick ಮಾಡಿ.

ಅಹ್ ಅಲ್ಲಿ dress ಎಲ್ಲ ಒಳ್ಳೆದು ಉಂಟಲ್ಲಾ?

ಮತ್ತೆ ಸೀರೆ ಎಲ್ಲ ತುಂಬಾ ತರಾವಳಿ ಬಗೆದು ಉಂಟು ಮಾರ್ರೆ ಅಲ್ಲಿ.

ಆ ಒಳ್ಳೆ ಒಳ್ಳೇದು ಉಂಟು ತುಂಬಾ ಚಂದ ಉಂಟು.

ಅವ್ರು ಹೇಳಿದ್ರು ನಿನಗೆ ಬೇಕಾದಂಥದ್ದೇ ಉಂಟಲ್ಲಿ.

ಆ ನೀನೊಮ್ಮೆ ಹೋಗಿ ಬರುದು ಒಳ್ಳೇದು ಅಂತ ಹೇಳಿದ್ರು ನಾನ್ ಹೇಳಿದೆ ಅವಳು ಯಾರಾದ್ರೂ ಸಿಕ್ಕಿ ಒಟ್ಟಿಗೆ ಹೋಗ್ಲಿಕ್ಕೆ ಖುಷಿ ಆಗ್ತದೆ ಒಬ್ರೆ ಒಬ್ರೆ ಹೋಗ್ಲಿಕ್ಕೆ ಅಷ್ಟು ಖುಷಿ ಆಗುದಿಲ್ಲ ಹೌದು ಒಬ್ರೆ ಒಬ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ.

ಒಟ್ಟಿಗೆ ಯಾರಾದ್ರೂ ಇದ್ರೆ ಒಳ್ಳೇದಾಗ್ತದೆ ಅದು ನಂಗೆ .

ಅದು ಸೀರೆ ಎಲ್ಲ ನಮಗೆ ಬೇಕಾದ choice ಎಲ್ಲ ಮಾಡ್ಲಿಕ್ಕೆ.

ಅದು ಒಂದು ರಾಶಿ ಉಂಟಂತೆ ಅಲ್ಲಿ ಅದರಲ್ಲಿಂದ ತೆಗಿಯುದೇ ದೊಡ್ಡ ಕೆಲ್ಸ.